ಹಾಗು ಒಬ್ಬ ವ್ಯಕ್ತಿಯು ಕುರ್ಚಿಯ ಮೇಲೆ ಕುಳಿತಿದ್ದಾನೆ ಹಾಗು ಎ_ಸಿ ಇದೆ.

ಇದು ಒಂದು ಗಾಡಿಯನ್ನು ಸರಿಪಡಿಸುವ ಅಂಗಡಿ ಇದೆ ಈ ಅಂಗಡಿಯಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ವಿವಿಧ ರೀತಿಯ ವಸ್ತುಗಳು ಕೆಳಗೆ ಇರುವುದನ್ನು ನೋಡಬಹುದಾಗಿದೆ.

ಮತ್ತು ಒಂದು ಉದ್ಯಾನವನವಿದೆ ಇದು ಹಚ್ಚ ಹಸಿರಿನಿಂದ ಕೂಡಿದೆ.

ಅದಕ್ಕೆ ಮೇಲೆ ವಿವಿಧ ರೀತಿಯ ಕಬ್ಬಿಣದ ಸೀಕು ಗಳಿವೆ ಹಾಗು ಅಲ್ಲಿ ವೈರ್ ಗಳನ್ನು ನೋಡಬಹುದಾಗಿದೆ.

ಆ ಕೆಫೆ ಯ ಹೊರಗಡೆ ತಿಂಡಿ ತಿನಿಸುಗಳ ಪಟ್ಟಿಯನ್ನು ಪೋಸ್ಟರ್ ನಲ್ಲಿ ಅಂಟಿಸಲಾಗಿದೆ.

ಇದು ಒಂದು ಕಾಡು ಇದೆ ಇದರಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳು ವಾಸಿಸುತ್ತವೆ.

ಇದು ಒಂದು ನಾಗರಿಕ ಸೇವಾ ಕೇಂದ್ರ ಇದೆ ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಇಬ ಈ ಸೇವಾ ಕೇಂದ್ರದ ಎದುರುಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಹಾಗು ಒಬ್ಬ ಮಹಿಳೆಯು ಇದ್ದಾಳೆ.

ಹಾಗು ಇದರ ಮುಂದೆ ಒಂದು ರಸ್ತೆ ಇದೆ ಆ ರಸ್ತೆಯ ಮೇಲೆ ಇಬ್ಬರು ವ್ಯಕ್ತಿಗಳು ವಾಹನದ ಮೇಲೆ ಚಲಿಸುತ್ತಿದ್ದಾರೆ.

ಇದು ಒಂದು ಉದ್ಯಾನವನವು ಇದೆ ಈ ಉದ್ಯಾನವನವು ಹಚ್ಚ ಹಸುರುವಿನಿಂದ ಕೂಡಿದೆ.

ಇದು ಒಂದು ಬಟ್ಟೆ ಅಂಗಡಿ ಇದೆ ಹಾ ಅಂಗಡಿಯ ಹೆಸರು ಓಂ ಸಾಯಿ ಮೆನ್ಸ್ ವಿಯರ್ ಅಂಡ್ --

ಹಾಗು ಆ ಗೋಡೆಯ ಮೇಲೆ ಒಂದು ಚಿತ್ರವನ್ನು ಬರೆಯಲಾಗಿದೆ ಹಾಗು ಸಿ_ಸಿ ಕ್ಯಾಮೆರಾ ವಿದೆ.

ಈ ಅಂಗಡಿಯ ಒಳಗಡೆ ಹೋಗಲು ಒಂದು ಚಿಕ್ಕದಾದ ಬಾಗಿಲು ಇದೆ ಅಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಸಾಲಾಗಿ ಹಚ್ಚಲಾಗಿದೆ.

ಹಾಗೂ ಈ ಅಂಗಡಿ ಹೊರಗಡೆ ವಿವಿಧ ರೀತಿಯ ವಾಹನಗಳು ನಿಂತಿವೆ ಹಾಗೂ ಒಬ್ಬ ವ್ಯಕ್ತಿಯು ಚಲಿಸುತ್ತಿದ್ದಾನೆ ಹಾಗೂ ಗಿಡಮರಗಳು ಇವೆ.

ಇದು ಒಂದು ಕೆಫೆ ಇದೆ ಇದರ ಹೆಸರು ಅಮೂಲ್ ಇಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸುಗಳು ದೊರೆಯುತ್ತವೆ.

ಅಂಗಡಿಯ ಮುಂದೆ ಗಾಡಿಗಳು ನಿಂತಿವೆ ಹಾಗು ಇಲ್ಲಿ ಅನೇಕ ಸೂಚನಾ ಫಲಕವನ್ನು ಹಚ್ಚಲಾಗಿದೆ.

ಹಾಗು ಆ ರಸ್ತೆಯ ಎರಡು ಬಿಳಿ ಬಣ್ಣದ ಗೆರೆಗಳನ್ನು ಹಾಕಲಾಗಿದೆ ಹಾಗು ಒಂದು ಕಂಬವು ಇದೆ.

ಒಂದು ಬಣ್ಣಗಳ ಅಂಗಡಿಯಾಗಿದೆ ಇದರ ಹೆಸರು ಎಸ್_ಕೆ ಹಾರ್ಡ್ವೇರ್ ಡಿಲಕ್ಸ್ ಏಶಿಯನ್ ಪೈಂಟ್ .

ಇದು ಒಂದು ಕಟ್ಟಡ ಇದೆ ಈ ಕಟ್ಟಡದ ಮುಂದೆ ಹಲವಾರು ರೀತಿಯ ವಾಹನಗಳು ನಿಂತಿರುವುದನ್ನು ಗಮನಿಸಬಹುದಾಗಿದೆ.